ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೆಂಪು ಹಾಗೂ ಹಸಿರು ಬಣ್ಣದ ಬಸ್ಸು ಗಳು ಹೆಚ್ಚಾಗಿವೆ.

ಹಸಿರಿನೆಲ್ಲದ ಮೇಲೆ ಹಸಿರಿನ ಮ್ಯಾಟ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಐದು ಆರು ಅಂಸಸ್ತಿನ ದೊಡ್ಡ ಕಟ್ಟಡವಾಗಿದೆ.

ಹಾಗು ಈ ಅಂಗಡಿಯಲ್ಲಿ ವಿಧವಿಧವಾದ ಪುಸಕ್ತಗಳು ದೊರೆಯುತ್ತವೆ.

ಹಾಗು ಈ ಚಿತ್ರದಲ್ಲಿ ಒಬ್ಬ ಮನುಷ್ಯನಿದ್ದಾನೆ.

ಇದು ಒಂದು ದೊಡ್ಡ ಹೋಟೆಲ್ ಆಗಿದೆ.